ಮತ್ತು ಇಲ್ಲಿ ಹಲವಾರು ಚೈರ ಗಳನ್ನು ಇಟ್ಟಿದ್ದಾರೆ ತುಂಬಾ ಸ್ವಚ್ಛತೆಯಿಂದ ಕಾಣಿಸುತ್ತಾ ಇರುವ ಒಂದು ಜಾಗ.

ಈ ಚಿತ್ರದಲ್ಲಿ ಕಾಣಿಸುತ್ತಾ ಇರುವುದು ಕಾಮತ ಕೆಫೆ ಅಂಡ್ ಪೇಸ್ಟ್ರೀಸ್ ಎಂಬುದು.

ಇಲ್ಲಿ ಕಾಫಿ ಮತ್ತು ಪೇಸ್ಟ್ರಿಗಳು ದೊರೆಯುತ್ತವೆ ಒಂದು ಅದ್ಭುತವಾದ ಅಂಗಡಿ ನೋಡಲು ಕಾಫಿ ತುಂಬಾ ರುಚಿಯಾಗಿರುತ್ತದೆ ತುಂಬಾ ಚೆನ್ನಾಗಿದೆ.

ಈ ಚಿತ್ರದಲ್ಲಿ ಕಾಣಿಸುತ್ತಾ ಇರೋದು ಒಂದು ಇಂಡಿಯನ್ ಆಯಿಲ್ ಎಂಬುದು ನೋಡಲು ತುಂಬಾ ಅದ್ಭುತವಾಗಿದೆ .

ಮತ್ತು ತುಂಬಾ ವಿಶಾಲವಾಗಿದೆ ತುಂಬಾ ಸ್ವಚ್ಛತೆಯಿಂದ ಕಾಣಿಸುತ್ತಾ ಇರುವ ಒಂದು ಹೋಟೆಲ್ ಇದಾಗಿದೆ.

ಈ ಚಿತ್ರದಲ್ಲಿ ಕಾಣಿಸುತ್ತಾ ಇರುವುದು ಒಂದು ರೈಲು ಹಳಿ ಒಂದು ರೈಲು ಇಲ್ಲಿ ಸಂಚಾರ ಮಾಡುತ್ತಿದೆ. ನೋಡಲು ಒಂದು ದೊಡ್ಡ ರೈಲು ಹಳಿಯಾಗಿದೆ.

ಹಲವಾರು ಕಲ್ಲಿ ಜಲ್ಲಿಗಳು ಈ ರೈಲು ಹಳಿಗಾಗಿ ಬೇಕಾಗುತ್ತವೆ ತುಂಬಾ ಅದ್ಭುತವಾದ ಚಿತ್ರ.

ಈ ಚಿತ್ರದಲ್ಲಿ ಕಾಣಿಸುತ್ತಾ ಇರುವುದು ಒಂದು ರೈಲು ನಿಲ್ದಾಣ ನೋಡಲು ಇಲ್ಲೊಂದು ಟ್ರೈನ್ ನಿಂತುಕೊಂಡಿದೆ.

ತುಂಬಾ ಸ್ವಚ್ಛತೆಯಿಂದ ಕಾಣಿಸುತ್ತಾ ಇರುವ ಒಂದು ಚಿತ್ರ ಎನ್ನಬಹುದು ನೋಡಲು ಅದ್ಭುತ--

ಮತ್ತು ಇಲ್ಲಿ ಹಲವಾರು ವಾಹನಗಳು ಬರಲಾಗಿದ್ದಾವೆ ತುಂಬಾ ಚೆನ್ನಾಗಿದೆ ನೋಡಲು ತುಂಬಾ ಸ್ವಚ್ಛತೆಯಿಂದ ಕಾಣಿಸುತ್ತಿರುವ ಜಾಗವಿದು.

ಇಲ್ಲಿನಾ ಯುವ ವೆಯಿಟರ್ಗಳು ಫಾರ್ಮಲ್ಸ್ ಆಗಿ ಕಾಣುತ್ತಿದ್ದಾರೆ ತುಂಬಾ ವಿಶಾಲವಾದ ದೊಡ್ಡದಾದ ಹೋಟೆಲ್ ಇದಾಗಿದೆ.

ನೋಡಲು ಬಾಕ್ಸುಗಳಲ್ಲಿ ಹಲವಾರು ಐಟೆಮ್ಸಗಳನ್ನೂ ಇಟ್ಟಿದ್ದಾರೆ ಹಾಗು ಇದು ಒಂದು ಚೇಮ್ಭರ್ ಇರಬಹುದು.

ಈ ಚಿತ್ರ್ದಲ್ಲಿ ಕಾಣಿಸುತ್ತಾ ಇರೋದು ಶ್ರೀ ಧರ್ಮಸ್ಥಳ ಮುತ್ತೋಡಿ ರತ್ನವು ಹೆಗ್ಗಡೆ ಎಂಬುವ ಒಂದು ಶಾಲೆ ಇರಬಹುದು .